ಅಲ್ಲೊಂದು ಸೈಕಲ್ ಒಬ್ಬರು ಅಂಕಲ್ ತರ ಇದ್ದಾರೆ ಮತ್ತೆ ನೆಕ್ಸ್ಟ್ ನದಿ ಆ ಮೋಡ ಬೆಟ್ಟಅದು ಇಲ್ಲೊಂದು ಸಿಟಿಯಲ್ಲಿ ಇರೋ ತರ--

ಫ್ಯಾಮಿಲಿ ಆಗ್ಲಿ ಒಂದು ಫ್ರೆಂಡ್ಸ್ ಸರ್ಕಲ್ ಆಗಲಿ ಒಂದೇ ತರ ಡ್ರೆಸ್ ಕೋಡ್ ಹಾಕೋದು ಒಂತರಾ ಚೆನ್ನಾಗಿರುತ್ತೆ ಇಲ್ಲಿ ಒಂಬತ್ತು ಜನ ಇದ್ದಾರೆ ಅದರಲ್ಲಿ ಎಲ್ಲರಿಗೂ ಅಹ್